So ಅದಕ್ಕೆ ಹೋದದ್ದು ಮತ್ತೆ ಒಂದು ಪುನ ಮನೆಗೆ ಬರ್ಬೇಕಿದ್ರೆ ಒಂದು ಹನ್ನೆರಡುವರೆ ಎಲ್ಲ ಆಗಿತ್ತು.

ಓಹ್ ಎಲ್ಲ ಹೊಸ ವರ್ಷ ಎಲ್ಲ ಅಲ್ಲೆ ನೋಡಿ ಗಮ್ಮತ್ ಮಾಡಿ ಮತ್ತೆ ಹೊರಟು ಬಂದದ್ದು.

ಹೊರಗಡೆ ಹಾಗೆ ಗಮ್ಮತ್ ಮಾಡ್ಲಿಕ್ಕೆ ಹೊರಗಡೆ ಎಲ್ಲ ಹೋಗ್ಲಿಲ್ಲ ನಾವು ಇಲ್ಲೇ room ಅಲ್ಲೇ ಎಲ್ಲಾ ಗಮ್ಮತ್ ಮಾಡಿದ್ದು ನಾವು ಅಂದ್ರೆ

ಇಲ್ಲೆ ಇಲ್ಲೆಂತ ಪೇಟೆಯಲ್ಲೆಲ್ಲ road road ಅಲ್ಲೆಲ್ಲ ಪಟಾಕಿ ಅಂತ ನಮ್ಗೆ ನೋಡಿ ನಮ್ಮಲ್ಲಿ ದೀಪಾವಳಿಲಿ ಸಾ ಅಷ್ಟು ಪಟಾಕಿ ಹೊಡೆಯಲ್ಲ ಅಷ್ಟು ಹೊಡಿತಾರಿಲ್ಲಿ ಪಟಾಕಿ ಆಯ್ತಾ ನನ್ಗೆ ಅದನ್ನು ನೋಡಿ ಮಂಡೆ ಬೆಚ್ಚ ಆಯ್ತು ಎಂತ ಕತೆ ಇದು ಅಂತ. ಆ Bangalore ಅಲ್ಲಿ ಎಲ್ಲ ಜೋರ್ ಇರ್ಬೋದು ಯಾಕಂದ್ರೆ ಅಲ್ಲಿ ಮತ್ತೆ ಈ youngsters ಎಲ್ಲಾ ಇರೋದು ಎಲ್ಲ work ನವರೇ ಇರುದು ಅವ್ರಿಗೆ ಒಂದು ನಾಲ್ಕು ದಿವ್ಸ ರಜೆ ಸಿಕ್ಕಾಬೋದ ಏನ ಇದು ಇದು Su~ Sunday ಸ ಆಯ್ತು new year .

ಹ್ಮ್ ಹಾಗೆ ಅವರು ಮತ್ತೆ ಅವರು ವಾಪಸ್ ಮನೆಗೆಲ್ಲ ಹೋಗಿರ್ಲಿಕ್ಕಿಲ್ಲ ಅಲ್ಲೇ celebrate ಮಾಡ್ತಾ ಇರ್ಬೋದು.

ನಿ~ ಆ ನನ್ನ company ಯಿಂದ ಹಾಗೆ ನನಗೆ ಸ~ ಈ Saturday Sunday ತನಕ ಇತ್ತು.

Okay ನಮ್ಮದು ಮತ್ತೆಂತ ಗೊತ್ತುಂಟ ಮತ್ತೆ ನಾವು ಎಂತ ಮಾಡಿದ್ದು ಗೊತ್ತುಂಟಾ ಮೂವತ್ತೊಂದಕ್ಕೆ ರಾತ್ರೆ ಎಲ್ಲ ಗಮ್ಮತ್ ಮಾಡಿದ್ದು ಮೊದಲ್ನೇ ಸರ್ತಿ ಎಲ್ಲ ಎದ್ದು ಸೀದಾ trip ಹೋದ್ದು ಅಂತ ನಾವ್ ಮಾಡಿ ಸೀದಾ Madikeri ಗೆ ಅವತ್ತು ನಾವ್ಸ.

ಆ ಅಂದ್ರೆ ಬೆಳಿಗ್ಗೆ ಬೇಗ ಎದ್ದು ಹೊರಟದ್ದು ಇಲ್ಲಿಂದ ಸೀದಾ

Madikeri ಗೆ ಹೊರಟದ್ದು so ಹೊತ್ತಾಗಿದೆ ಒಂದು ಒಂಬತ್ತು ಹತ್ತು ಗಂಟೆ ಆಗಿದೆ ಆದ್ರು ಎಲ್ಲ ನಾವೆಲ್ಲ friends ಅಲ್ವಾ ಗಮ್ಮತ್ತಾಗ್ತದೆ ಅಂತ ಸೀದಾ ಎದ್ದು ಹೋದ್ದೇ ಎಂಥದಾಗ್ಲಿ ಇವತ್ತಾದ್ರು ಒಂದ್ ಸಲ ಹೋಗುವಾ ಅಂತ.

ಮತ್ತೆ ಸೀದಾ ಅಲ್ಲಿಗೆ ನಾವು ಅಲ್ಲಿ ನಿಸರ್ಗಧಾಮ ಎಲ್ಲ ಉಂಟಲ್ಲ . ಮತ್ತೆ ದುಬಾರೆಗೆ ಹೋಗಿದ್ವಿ ಅಲ್ಲಿ ಗಮ್ಮತ್ ಅಲ್ಲಿ ಆ ನೀರಲ್ಲಿ boating ಅದೆಲ್ಲ ಉಂಟು

So ಅದು ಸ ಗಮ್ಮತ್ ಆಯ್ತು ಅಂದ್ರೆ ನಂಗೆಸ ಈಗ ಸುಮಾರು ಸಮಯ ಆಗಿತ್ತು ಈಗ ಎಲ್ಲೆಂತ ಆಟ ಕೆಲಸ ಎಲ್ಲ ಅಂತ ಆಗಿ ಉದಾಸೀನ ಆಗ್ತಿತ್ತು ಮತ್ತೆ ಸೀದಾ ಅದು ಸ ಆಗಬೋದು ಅಂತ ಸೀದಾ ಹೋದ್ವಿ ನಾವು.

ಹ್ಮ್ ಹ್ಮ್ ನಾವು ಸ family ಅವರು ಅಂದ್ರೆ ನಾವಿಲ್ಲಿ bus ಒಂದು book ಮಾಡಿ ಆ ನಾವು ಸ ಬೆಳಿಗ್ಗೆ ಬೆಳಿಗ್ಗೆ ಒಂದು ಏಳು ಗಂಟೆ ಹತ್ರ ಹತ್ರ ಹೊರಟಿದ್ದೇವೆ.

ಹಾ ಹೊರಟು ಒಂದು ಒಂಬತ್ತು ಗಂಟೆ ಹತ್ರ ಹತ್ರ ಇದು ನಾವು Sulya ಕ್ಕೆ ಹೋಗುವ ಕಾರಣದಿಂದ ನಮಗೆ ಆ Talakaveri ಅದೆಲ್ಲ ಅಂದ್ರೆ first ಗೆ ಬರ್ತದಲ್ಲ ಅದನ್ನು ನೋಡಿ ಆ ಮತ್ತೆ ಹೋದದ್ದು Kushala Nagara ಎಲ್ಲ ಆಗಿ.

ಅದೇ ಅದು Tibetan ದೇವಸ್ಥಾನ ಎಲ್ಲ ಉಂಟಲ್ಲ ಅದೆಲ್ಲ ನೋಡಿ ಮತ್ತೆ ವಾಪಾಸ್ ಬರ್ಬೇಕಿದ್ರೆ.

ನೀವು Tibetan ದೇವಸ್ಥಾನಕ್ಕೆ ಎಷ್ಟು ಹೊತ್ತಾಗಿದೆ. reach ಆಗಿದೆ ಎತ್ತುವಾಗ ಅಲ್ಲಿಗೆ?

ಅಲ್ಲಿಗೆ ಹೊರಟು ಅಲ್ಲಿ ಮುಟ್ಬೇಕಿದ್ರೆ ಒಂದು ಮಧ್ಯಾಹ್ನ ಒಂದು ಮೂರು ಗಂಟೆ ಏನೋ ಆಗಿದೆ.

ಅಂದ್ರೆ ನಮ್ಮದು ಅಹ್ Talakaveri ಎಲ್ಲ ಆಗಿ ಒಂದು ಒಂದು ಗಂಟೆಗೆ ಹತ್ರ ಹತ್ರ ಊಟಕ್ಕೆಲ್ಲ ಹೋಗಿ ಮತ್ತೆ ಎಲ್ಲ ಆಗಿ ಒಂದು ಮೂರು ಗಂಟೆ ಆಗಿತ್ತು ನಾವು ಅಲ್ಲಿಗೆ ಮುಟ್ಬೇಕಿದ್ರೆ.

ನಾವ್ಸ Tibetan ಅದಕ್ಕೆ ಹೋಗಿ ಒಂದು ಆರು ಗಂಟೆಯೆಲ್ಲ ಆಗಿದೆ ಸಂಜೆಯಾಗಿದೆ ಹೊತ್ತಾಯ್ತು.

ಅಹ್ ಈಗ ಪುನ normal routine ಗೆ ಬಂದಿದ್ದೇವೆ ಈಗಷ್ಟೆ ಊಟ ಆದದ್ದಷ್ಟೇ.

ಹಾಗೆ ಮತ್ತೆ ನಮ್ಮದು ಊಟ ಆಗ್ಬೇಕು ಇನ್ನು ಸ್ವಲ್ಪ ಹೊತ್ತಲ್ಲಿ ಊಟಕ್ಕೆ ಹೋಗ್ಬೇಕು ಸರಿ ಹಾಗಾದ್ರೆ.

ಹ್ಮ್ ಏ ಎಂತ ದಿಶಾ ನಾಡ್ದು ನೃತ್ಯ ಕಾರ್ಯಕ್ರಮ ಉಂಟಂತೆ ಅಲ್ಲಾ ನಾವು ಸ ಸೇರ್ಬೋದಿತ್ತು ನನಗಂತು ತುಂಬಾ ಮನಸು ಉಂಟು ನೃತ್ಯ. ಕಾರ್ಯಕ್ರಮಕ್ಕೆ ಹೋಗುದಂತ ನಂಗೆ ನೃತ್ಯ ಅಂದ್ರೆ ತುಂಬಾ ಇಷ್ಟ ನಾನು ಮೊನ್ನೆಯಷ್ಟೇ ಒಂದು ಕಾರ್ಯಕ್ರಮಕ್ಕೆ ಹೋಗಿದೆ ಅಲ್ಲಿ.. ಬೇರೆ ಬೇರೆ ರೀತಿಯ ಬೇರೆ ಬೇರೆ ಶೈಲಿಯ ನೃತ್ಯಗಳಿತ್ತು. ನನ್ಗೆ ತುಂಬಾ ಖುಷಿಯಾಯ್ತು ಅವರದೆಲ್ಲ ನೃತ್ಯ ನೋಡಿ ಅವರ ಮುಖ ಭಾವನೆಗಳಿಂದಲೇ ನಮ್ಗೆ ಗೊತ್ತಾಗ್ತದೆ ಅವರು ಎಂತ ಹೇಳ್ಳಿಕೆ ಹೊರಟಿದ್ದಾರೆ ಅಂತ ಅಷ್ಟು ಚಂದ ನೃತ್ಯ ಮಾಡ್ತಿದ್ರು. ನನ್ಗೆ ತುಂಬಾ ಖುಷಿಯಾಗಿತ್ತು ಅಲ್ಲಿಗೆ ಹೋಗಿ ಅದು ನಾನು ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗುವಾಗ ತಡ ಆಗಿತ್ತು. ಕೆಲವು ಕಾರ್ಯಕ್ರಮಗಳು ತಪ್ಪಿ ಹೋಯ್ತು ಆದರೆ ಸ ಪರ್ವಾಗಿಲ್ಲ ನಾನು ನೋಡಿದ ಕಾರ್ಯಕ್ರಮ ಅಂತೂ ತುಂಬಾ ಒಳ್ಳೆ ಇತ್ತು. ನಂಗೆ ನೃತ್ಯ ಅಂದ್ರೆ ಅಹ್ ಚಿಕ್ಕವಳಿಂದಲೂ ನಾನು ಅದ್ರಲ್ಲೇ ತುಂಬಾ ಕಲಿತವಳಲ್ಲ ಹಾಗೆ ಇನ್ನು ಕಲಿಬೇಕಂತ ತುಂಬಾ ಆಸೆ ಉಂಟು ಅಹ್ ಮತ್ತೆ ಅಲ್ಲಿ ಮೊನ್ನೆ ನಾನು ಹೋದ ಕಾರ್ಯಕ್ರಮದಲ್ಲಿ ಅಹ್ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ರು ನೃತ್ಯ ಮಾಡ್ಲಿಕ್ಕೆ. ಅಹ್ ಅವರೆಲ್ಲ ಅವರವರ ಶೈಲಿಯ ನೃತ್ಯಗಳನ್ನೆಲ್ಲ ಮಾಡಿದ್ರಲ್ಲ ನಂಗೆ ಕೆಲವೊಂದು ನೃತ್ಯ ಶೈಲಿ ಇತ್ತಂತವೇ ಗೊತ್ತಿರಲಿಲ್ಲ ಅವ್ರು ಹೇಳಿದ ಮೇಲೆ ಅಲ್ಲಿ ನೃತ್ಯ. ಅಹ್ ಕಾರ್ಯಕ್ರಮ ನೋಡಿದ್ ಮೇಲೆ ನಂಗೆ ಗೊತ್ತಾಯ್ತು ಹಾಗೆ ಅಲ್ಲಿ ಒಂದು ನೃತ್ಯ ಶೈಲಿಗೆ ಸ ಒಂದೊಂದು ಅಹ್ ಕತೆ ಉಂಟು ಅದು ಸೃಷ್ಟಿ ಆಗ್ಲಿಕ್ಕೆ ಒಂದೊಂದು ಕಥೆ ಉಂಟಂತ ನಂಗೆ ಅಲ್ಲಿ ಅವ್ರು ಹೇಳಿದ ಮೇಲೆ ಗೊತ್ತಾಯ್ತು. ನಾನು ಕೇವಲ ಭರತನಾಟ್ಯಕ್ಕೆ ಅಹ್ ಕಥೆ ಉಂಟು ಅದೇ ಭರತಮುನಿ ಸೃಷ್ಟಿ ಮಾಡಿದ್ರು ಹಾಗೆಲ್ಲ ಅಂದ್ಕೊಂಡಿದ್ದೆ ಅದೇ ನಂಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಎಲ್ಲ ರೀತಿಯ ನೃತ್ಯ ಶೈಲಿಗೂ ಒಂದೊಂದು ಕಥೆ ಉಂಟಂತ ಅಲ್ಲಿ ಕೂಚುಪುಡಿ ಅಂತೇ ಅಹ್ ಕಂಸಾಳೆ ಅಂತೇ ಅದು ಮತ್ತೆ ಅಹ್ ಕೋಲಾಟ ತುಂಬಾ ಬಗೆ ಬಗೆಯ ನೃತ್ಯಗಳನ್ನು ಮಾಡಿದ್ರು. ನಂಗೆ ನೋಡವಾಗಲೇ ತುಂಬಾ ಖುಷಿಯಾಗಿತ್ತು ಆಮೇಲೆ ಅಹ್ ನಮ್ಮ. College ನಲ್ಲಿ ಸ ನಾವು ಈ ರೀತಿಯ ನೃತ್ಯ ಎಲ್ಲ ಮಾಡಿ ತುಂಬಾ ಅಹ್ ಆ ಶಿಕ್ಷಕರಿಗೂ ಸ ಖುಷಿ ಆಗಬೋದು ನಾವು ಈ ರೀತಿಯ ನಮ್ಮ ನೃತ್ಯ ಪ್ರದರ್ಶನ ಮಾಡ್ಬೇಕು ಹಾಗೆ ನಾನು ಶಾಲೆಲ್ಲಿರುವಾಗ ಸ ಮಾಡ್ತಾ ಇದ್ದೆ ಅಲ್ಲಾ ನಾನ್ ಈ ರೀತಿಯ ನೃತ್ಯ ಎಲ್ಲ ಕಲ್ತಿರ್ಲಿಲ್ಲ. ಈಗ ನಮ್ಗೆ ಕಲೀಲಿಕೆ ಬೇಕಾದಷ್ಟು ಅಹ್ ರೀತಿಯ ಮಾರ್ಗಗಳು ಉಂಟು ನಾವುಸಾ ಇದೆ ರೀತಿ ನೃತ್ಯ ಎಲ್ಲ ಕಲ್ತು ನಾವುಸಾ ಇಲ್ಲಿ college ನಲ್ಲಿ ನಮ್ಮ. ಒಂದು ಕಲೆಯನ್ನು ತೋರಿಸಬೋದು ಅಲ್ವಾ ದಿಶಾ ನಾವು ಸ ಹೀಗೆ ನೃತ್ಯ ಮಾಡುವ ಅಹ್ ಕಲಿವ ನಾವು ಸ ಬೇರೆ ಬೇರೆ ರೀತಿಯ ನೃತ್ಯ ಶೈಲಿಯನ್ನು ಹಾಗೆ ಅಹ್ ನಮ್ಗೆ ಕೇವಲ ಅಹ್ cinema ಹಾಡುಗಳನ್ನು ಹಾಕಿ ನೃತ್ಯ ಮಾಡ್ಬೇಕಾಗಿಲ್ಲ ಬೇರೆ ಬೇರೆ ನೃತ್ಯ ಸ ಉಂಟು ಮತ್ತೆ ನಮ್ಗೆ ಖುಷಿಯಾಗುವಾಗ ಸ ಕೆಲವರು ನೃತ್ಯ ಮಾಡ್ತಾರೆ ಹಾಗೆ ಮೋಜು ಮಾಡ್ಲಿಕ್ಕೆ ನೃತ್ಯ ಎಲ್ಲ ಮಾಡ್ತಾರೆ ಆದ್ರೆ ಹೀಗೆ ನಾವು ಒಂದು ರೀತಿ ಒಂದು ಶ ಅಹ್ ಕಲೆ ಅಂದ್ಮೇಲೆ ಅದ್ಕೆ ಗೌರವ ಅದ್ರದ್ದೇ ಆದ ಗೌರವ ಇರ್ತದೆ ಹಾಗೆ ನಾವು ಒಂದೇ ಶೈಲಿಯನ್ನು ಒಂದೇ ಅಹ್ ರೀತಿಯ ಶೈಲಿಯನ್ನು ಕಲ್ತು ಮಾಡ್ಬೇಕಾದ್ರೆ ಅದೇ ಒಂದು ರೀತಿ ಬೇರೆ ನಾವ್ ಒಂದು ಕಲೆಯನ್ನು ಕಲಿ ಕಲಿಬೇಕು ಅಹ್ ನಾವು ಸ ಬೇರೆ ಕಡೆ ಅದನ್ ಪ್ರದರ್ಶನ ಮಾಡಬೋದು ಅಲ್ವಾ ದಿಶಾ ನಾವು ಮಾಡುವ ಇದೊಂದು ಕಲೆಯನ್ನು ಕಲಿವ ದಿಶಾ. ಅಹ್ ನೃತ್ಯ ಕಲೀಲಿಕ್ಕೆ ಬೇಕಾದಷ್ಟು ಮಾರ್ಗ ಉಂಟಲ್ವ ನಾವು ಸ ಒಂದು ಅಹ್ ಹೀಗೆ ಪ್ರದರ್ಶನ ಮಾಡಿಲಿಕ್ಕೆ ಬೇರೆ ಬೇರೆ ಕಡೆಗೆ ಸ ಹೋಗ್ಬೋದು ಹಾಗೆ ಮೊನ್ನೆ ಹೋದಲ್ಲಿ ಎಂತ ಆಯ್ತು ಅಂದ್ರೆ ಓ ಒಬ್ರು ನೃತ್ಯ ಮಾಡಿದನ್ ನೋಡುವಾಗಲೇ ನಮ್ಗೆ ಅವರು ಎಂತ ಅಹ್ ಮುಖಭಾವನೆ ನೋಡ್ಬೇಕು ಅಯ್ಯೋ ಎಷ್ಟು ಚಂದ ಕೊಡ್ತಿದ್ರಂದ್ರೆ. ನಂಗೆ ತುಂಬಾ ಖುಷಿಯಾಯ್ತು ಹಾಗೆ ಅವ್ರು ಅಹ್ ಅಲ್ಲಿ ಒಂದು ಕಥೆಯನ್ನೇ ಹೇಳಿದ್ರು ಆದ್ರೆ ನಮ್ಗೆ ಗೊತ್ತೆಅಗುದಿಲ್ಲ ಅವ್ರು ಕಥೆ ಹೇಳ್ತಿದ್ದಾರಾ ನೃತ್ಯದ ರೀತಿಯಲ್ಲಿ ನೃತ್ಯದ ಶೈಲಿಯಲ್ಲಿ ಅವರು. ಕಥೆಯನ್ನೇ ಹೇಳಿಕೊಂಡು ಹೋದ್ರು ತುಂಬಾ ಖುಷಿಯಾಗಿತ್ತು ಅದು ಅಹ್ ಪೌರಾಣಿಕ ಕತೆಯನ್ನು ಅವ್ರು ಎಷ್ಟು ಚಂದ ಹೇಳಿ ಅಹ್ ನೃತ್ಯದ ಶೈಲಿಯಲ್ಲಿ ಹೇಳಿದ್ರಂದ್ರೆ ಅಹ್ ತುಂಬಾ ಅಹ್ ಖುಷಿಯಾಗ್ತದೆ ಹಾಗೆ ನಮ್ಗೆ ಇಲ್ಲಿ ಅಹ್ ಅಹ್ ಈಚೆ ಎಲ್ಲ ನಾವು ಅಷ್ಟು. ನೃತ್ಯಕ್ಕೆ ಇದು ಒಲವು ತೋರಿಸುದಿಲ್ಲ ಅಂತ ಕಾಣ್ತದೆ ಏಕೆಂದ್ರೆ ಇಲ್ಲಿ ನಾವು ಇಲ್ಲಿ ಭರತನಾಟ್ಯ ಯಕ್ಷಗಾನ ಎಲ್ಲ ನೋಡ್ತೇವೆ ಆದ್ರೆ ಭರತನಾಟ್ಯ ಯಕ್ಷಗಾನ ಭರತನಾಟ್ಯ ಯಕ್ಷಗಾನ ಕೋಲಾಟ ಎಲ್ಲ ನೋಡಿದ್ದೇವೆ. ಆದ್ರೆ ನಾನು ಮೊನ್ನೆ ಹೋದ ಕಾರ್ಯಕ್ರಮದಲ್ಲಿ ತುಂಬಾ ಬಗೆ ಬಗೆಯ ರಾಜ್ಯದಿಂದ ಎಲ್ಲ ಬಂದಿದ್ದವರೆಲ್ಲ ಮಾಡುದ್ ನೋಡುವಾಗ ನಾವು ಸ ಇಲ್ಲಿಸಾ ನಾವು ಸ ಅದನ್ನು ಕಲಿತು ಮಾಡಬೋದಂತ ಎಣಿಸ್ತದೆ

ನಾ ಇಲ್ಲಿ Udupi ಯಲ್ಲಿ ಇದ್ದೆ ಮಾರ್ರೆ ಕೆಲಸದಲ್ಲಿ. ಹೌದಾ ಎಂತ ಮಾಡುದ್ ಅಲ್ಲಿ?

ಕೆಲ್ಸವಾ ಹಾಗೆಯಾ ಆಯ್ತಾ ಊಟ ಎಲ್ಲ? ಊಟ ಇಲ್ಲ ಇ~ ಇ~ ಇನ್ನು ಆಗ್ಬೇಕು ನಿಮ್ದಾಯ್ತಾ? ಇಲ್ಲ ಇನ್ನು ಅನ್~ ಇನ್ನು ಆಗ್ಬೇಕ್ ಇನ್ನು. ಹೌದಾ ಏನ್ special ಎಂತ? Special ಇವತ್ತು ಕೋಳಿ ಮಾರ್ರೆ ನಿಂಗೆ? ಆ ಅಲ್ಲಾ ನೋಡ್ಬೇಕು ಇವತ್ತು ಇದು ಇವತ್ತು ಗುರುವಾರ ಅಲ್ಲಾ so ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗುವಂಥ ಉಂಟು ಇನ್ನು ನೋಡ್ಬೇಕು ಏನಾಗ್ತದೆ ಅಂತೇಳಿ. ಅಲ್ಲೇ ಇದ್ದೀಯಲ್ಲ ಹೋಗಿ ಬಾ ಒಂದು ಗಳಿಗೆ. ಹಾ ನೋಡುವ ಈಗ ಜನ ಬೇಕು ಮಾರ್ರೆ ಒ~ ಒಬ್ರೆ ಹೋಗಕ್ಕೆ ಸರಿಯಾಗುದಿಲ್ಲ. ಹಾಗೆ ಹಾಗೆ ಅಲ್ಲ ಮತ್ತೇ tournament ಇತ್ತು ಮಾರ್ರೆ Football .

ಅದು ಇದು twenty four ಇಪ್ಪತ್ನಾಲ್ಕಕ್ಕೆ.

ಇಪ್ಪತ್ನಾಲ್ಕ okay ಆಡುವ ಆಡುವ ಎಲ್ಲಿ match ಎಲ್ಲಿ? Madaga ದಲ್ಲಿ Madaga .

ಇದ್ ಜನ ಇದ್ದಾರಾ ಆಡ್ಲಿಕ್ಕೆ? ಅಲ್ಲಾ ಅದೇ ನಾನ್ ನಿನ್ಗೆ ಕೇಳಿಕ್ಕ್ call ಮಾಡಿದ್ದು ಜನ ಇದ್ದಾರಂತ ನಮ್ದ~ ನಮ್ಮದ್ರಲ್ಲಿ ಆರು ಜನ ಇದ್ದಾರೆ ನಿಮ್ಮದ್ರಲ್ಲಿ ಒಂದು ಐದಾರು ಜನ ಇದ್ರೆ . ಹೌದಾ ನಮ್ಮದ್ರಲ್ಲಿ ಇದ್ದಾರೆ ಒಮ್ಮೆ last time ಎಲ್ಲ match ಗೆಲ್ಲ ಹೋಗ್ತಿದ್ರು but ಈಗ ಎಲ್ಲ ಕೆಲ್ಸದ busy ಯಲ್ಲಿ ಸ್ವಲ್ಪ ಆಡುವುದು ಎಲ್ಲ ಕಮ್ಮಿಯಾಯ್ತು ಎಲ್ಲಾ. ಅದೇ ಎ~ ಎಷ್ಟು ಜನ ಇದ್ದಾರೆ ಅಂದ್ರೆ ಆಡುವರು ಈಗ ಅಂದ್ರೆ ನಾಡ್ದಿಗೆ? ಈಗ ಅದೇ ಈಗ ಎಂಟು ಜನ ಇದ್ದೇವೆ ಎಂಟು ಹೌದು ಎಂಟು ಜನ ಇದ್ದೇವೆ ಅದು ನಾಗ್ರಾಜ, ಆ ಗೌತಮ್, ಆ ಅಜಿತ್ ಅಜಿತ್, ಸನತ್, ಪ್ರಥಮೇಶ್.

ಆ ಮತ್ತೆ ಪ್ರಣೀತ್, ಪೂರ್ಣೇಶ್ ಮತ್ತೆ ನಾನು ಒಟ್ಟು ಎಂಟು ಜನ ಇದ್ದೇವೆ ನಾವು ಈಗ ಸಧ್ಯಕ್ಕೆ. ನಮ್ಮದ್ರಲ್ಲಿ ಅಂದ್ರೆ goal keeper ಇರ್ಲಿಲ್ಲ goal keeper ಯಾರಾದ್ರೂ ಇದ್ರೆ. ಆ goal keeper ಅವ್ನು ಇವ್ನು ಇದ್ದಾನಲ್ಲ ಪ್ರಥಮೇಶ್ ಅವನು ಒಳ್ಳೆ ಮಾಡ್ತಾನೆ ಪ್ರಥಮೇಶ.

ಅವನು goal ಎಲ್ಲ ಅವನು height ಕೂಡ ಇದ್ದಾನೆ ಒಳ್ಳೆ height ಇದ್ದಾನೆ.

ಬರ್ತಾರಾ ಅಂತ ಕೇಳ್ನೋಡು ಒಮ್ಮೆ? ಕೇಳ್~ ಆ ಅದ್ ಕೇಳ್ತೆ but ಅವರಿಗೆ ಇಪ್ಪ್~ ಇಪ್ಪತ್ನಾಲ್ಕಕ್ಕೆ ಅಲ್ಲ ಹೇಳಿದ್ದು match tournament .

ಹಾ ಇಪ್ಪತ್ನಾಲ್ಕಕ್ಕೆ ಅವನಿಗೆ match ಉಂಟ್ ಹೇಳ್ತಿದ್ದ correct ಗೊತ್ತಿಲ್ಲ ಬೇಕಾದ್ರೆ ಕೇ~ confirm ಮಾಡಿ ಹೇಳ್ತೇನೆ ನಿನ್ಗೆ. ಹಾಗೆಯಾ ಅಂದ್ರೆ ಅಲ್ಲಿ ಆದ್ಮೇಲೆ ನಮ್ಗೆ Hiriadka ದಲ್ಲಿ ಪುನಃ ಇತ್ತು ಬರ್ತದೆ ಹೌದು ಅದು date ಗೊತ್ತಿಲ್ಲ ನೆನಪು ನಂಗೆ ತಾರೀಕು ಗೊತ್ತಿಲ್ಲ ಎಷ್ಟು ಅಂತ ನೋಡುವ. ಇಲ್ಲಿಯಾದ್ರೆ.

ಅಲ್ಲಿ ನೋಡ್ಬೋದು ಕಟ್ಟುದಾದ್ರೆ ಕಟ್ಟ್ಬೋದು match ಹಾಗೆ. ಹ ಅದೇ ಅದೇ ಈಗ ಒಂದ್ player team ಒಂದ್ ಸ್ವಲ್ಪ ಗಟ್ಟಿ ಮಾಡ್ಬೇಕು. ಅದೇ ಗಟ್ಟಿ ಮಾಡ್ಬೇಕು ಅದೇ ನೀವೊಮ್ಮೆ ಕೇಳಿ ನೋಡಿ ನಿಮ್ಮದು ಏನು ನಮ್ಮದ್ರಲ್ಲಿ ಐದಾರು ಜನ confirm ಇದ್ದಾರೆ. ಹೌದಾ okay ಪರವಾಗಿಲ್ಲ entry fees ಎಷ್ಟ ಇಲ್ಲಿ? ಇಲ್ಲಿ entry fees ಒಂದು ಸಾವಿರ. ಒಂದುಸಾವಿರ ನಾ sponsorship ಎಲ್ಲ ಇದ್ದಾರಲ್ಲಾ ಮಾರ್ರೆ ನಾವೆಲ್ಲಾ ದುಡ್ಡು ಹಾಕಿ ಆಡುದಲ್ಲಲ್ಲ. ಇಲ್ಲ ಇಲ್ಲ ಇದ್ದಾರೆ ಇದ್ದಾರೆ ಅದೆಲ್ಲ ಇದ್ದಾರೆ.

ಅದೇ ಅದಕ್ಕೆಲ್ಲ ತೊಂದ್ರೆಯಿಲ್ಲ ಮತ್ತೆ ಅಲ್ಲಿ ಒಂದುಸಾವಿರದ ಐನೂರು ಅಲ್ಲಿ Hiriadka ದಲ್ಲಿ. ಹೌದಾ okay ಆಡ್ಬೋದು ಪರ್ವಾಗಿಲ್ಲ ಆ.

hello. ಆಯ್ತಾಯ್ತು ಕೇಳ್ತೆ ಕೇಳ್ತೆ ನಾನವರಿಗೆ ಕೇಳಿ ಬೇಕಾದ್ರೆ phone ಮಾಡ್ತೆ. ಊಟಕ್ಕೆ ಹೋಗಿ ಬರ್ತೆ phone ಮಾಡ್ತೇನೆ ನಿಂಗೆ ಆಯ್ತಾ Okay okay. ಬರ್ತೀನಿ ಮತ್ತೆ phone ಮಾಡ್ತೀನಿ ನಿಮ್ಗೆ ಆಯ್ತಾ.

ಸಂಜೆಯೊಳಗೆ ಹೇಳು call ಮಾಡಿ ಒಮ್ಮೆ.

ಧನ್ಯವಾದ ಧನ್ಯವಾದ bye .

ನಾನ್ ಆರಾಮಾಗಿದ್ದೇನೆ, ನೀನ್ ಹೇಗಿದ್ದೀಯಾ?

ಹಾ, ಮತ್ತೆ ಊಟ ಎಲ್ಲ ಆಯಿತಾ? ಊಟ ಎಲ್ಲ ಇನ್ ಆಗ್ಬೇಕಾ, ನಿಂದಾಯಿತಾ?

ಮತ್ತೆ ಮನೇಲೆಲ್ಲಾ ಹೇಗಿದಾರೆ? ಆರಾಮಿದಾರ ಅಮ್ಮ ಅಪ್ಪ ಎಲ್ಲ? ಹಾ, ಅಮ್ಮ ಅಪ್ಪ ಎಲ್ಲ ಆರಾಮ, ನಿಮ್ಮನೇಲಿ? ನಮ್ಮನೇಲಿ ಎಲ್ಲ ಆರಾಮಾವಾಗಿ ಇದಾರೆ.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

ಮತ್ತೆ, college ಆದ್ಮೇಲೆ ಸಿಗ್ಲೇ ಇಲ್ಲ ಅಲ್ಲ ನಾವೆಲ್ಲ? ಹೌದು, ನಾವ್ ಒಂದು ಕೂಡ ಒಂದು ದಿವಸ ಕೂಡ ಸಿಗ್ಲಿಲ್ಲ, ಒಂದಿವಸ free ಮಾಡ್ಕೊಂಡು ಸಿಗುವ.

ಹೌದ ನಂಗೊಂದು ಮದುವೆ function ಉಂಟು, ಅದಕ್ಕೆ ಸ್ವಲ್ಪ shopping ಗೆಲ್ಲ ಹೋಗ್ಲಿಕ್ಕುಂಟು, ನಿಂಗೆ ಒಳ್ಳೆ shop ಗೊತ್ತುಂಟಾ ಊರಲೆಲ್ಲಾ? ಹಾ, ಮಂಗಳೂರಲ್ಲಿ ಗೊತ್ತುಂಟು.

ಒಮ್ಮೆ ಹೋಗುವ free ಮಾಡ್ಕೊಂಡು ಬರ್ಲಿಕ್ಕೆ ಆಗ್ತದ ನಿಂಗೆ? ನಂಗೆ ಅಂದ್ರೆ ಭಾನುವಾರ ಮಾತ್ರ ಒಂದು ದಿ ಒಂದೇ ದಿವಸ ರಜೆ ಇರುದು, ಭಾನುವಾರ ಹೋಗುವನ?

ಎಂಥ problem ಇಲ್ಲ ಅಲ, ಭಾನುವಾರ ಹೋಗುವ ಹಾಗಾದ್ರೆ? ಹ ಭಾನುವಾರ ಹೋಗುವ ಅಂದ್ರೆ ನಂಗೆ ಒಂದೇ ದಿವಸ ರಜೆ ಇರುದ ಭಾನುವಾರ ಮಾತ್ರೆ, ಅದಕ್ಕೇ ಹೇಳಿದ್ದು ನಾನು.

ಮತ್ತೆ, ಮಂಗ್ಳೂರಲ್ಲಿ ಎಂಥ ಎಲ್ಲ.

ಅಂದ್ರೆ City Centre ಗೆ ಹೋಗುವಾ ಒಮ್ಮೆ, ಅಲ್ಲಿ City Centre ಅಲ್ಲಿ ನೋಡ್ ಅಹ್ ನೋಡಿ, ಆಮೇಲೆ ಅಲ್ಲಿ rate ಜಾಸ್ತಿ ಆದ್ರೆ ಅಲ್ಲಿ ಬೇಡ ನಾವ್ ತಕೊಳ್ಳುದು.

ಹತ್ರ ಉಂಟು shop.